ಈಗ ದೊಡ್ ದೊಡ್ ಮಾಲ್ಗಳ್ ಕಟ್ತಾವರೆ ನೋಡ್ ಇತರ ಮರಗಳ್ನೆಲ್ಲ ಹಾಕೊಂಡು--

ಆದ್ರೆ ನಮ್ಗಳ್ಗ ಸಮುದ್ರದ್ ಮೀನ್ ನೋಡುದ್ರೆ ನೋಡಕ್ ಮಾತ್ರ ಚಂದ ಇದು ತಿನ್ನಾಕ್ ಇಷ್ಟ ಅಗಲ ಅಂದ್ರೆ ನಮ್ ಹಳ್ಳಿ ಕಡೆ ಗಳಲ್ಲಿ ಕೆರೆ ಮೀನೇ ನಮಗೆ ಚಂದ.--

ಇದು ಎ_ಟಿ_ಎಂ ಇದು ಇರೋದ್ರಿಂದ ಜನಗಳಗ್ ಅನುಕೂಲ ಯಾಕಂದ್ರ--